ಸಂಜೆಗೆ ಆಗತ್ತೆ ಕಾಣ್ತಾತ್ತೆ ರೀ ಇಲ್ಲಿ.

ತನ್ನಂಗ್ ಹಿಸ್ಟೋರಿಕ್ ಡ್ರೆಸ್ ಹಾಕೊಂಡ್ ಬಂದ್ ನಿಂತ್ ಫೋಟೋ ಹೊಡ್ಸಕೊಳ್ಳಕಾತರ ನೋಡ್ರಿ ಎಷ್ಟ್ ಚಂದ್--

ಗಿಣಿ ಈ ಎಷ್ಟು ಚಂದ ಗಿಣಿ ಕುಂತಾವ್ ನೋಡ್ರಿ ಇಲ್ಲಿ ಆಜು ಬಾಜು ಮಾಡ ಅಂತಂತ ಗಿಣಿ--